ಅದ್ರೊಳಗೆ ಟ್ರಿಪ್ ಯಲ್ಲ ಹೋಗಿದ್ವಿ. ಒಂಥರಾ ಖುಷಿ ಕೊಡುತ್ತೆ ಯಾಕಂದ್ರೆ ನಮಗ್ ಇಷ್ಟ ಪಟ್ಟವಂತದ್ ದನ್ನ ನಾವ್ ತೊಗೊಂಡಿದಿವಿಲ್ಲ. ಅದೇ ನಮಗೆ ತೃಪ್ತಿ ಕೊಡುವಂತ್ತದ್ದ್ ಆದ್ರೆ ಖುಷಿ ಇರತ್ತೆ ಅಂತೇಳಿ ನಾವ್ ಅದ್ರಲ್ಲಿ ಟ್ರಿಪ್ ಹೋಗಿದ್ದ.

ಹಳೆ ಕಾಲದಾಗ ಅದ್ಕೆ ಅರು ಆತರ ಅವ್ರು.

ಎಲ್ಲ ಯಲ್ಲ ಯೋಗ ಮ್ಯಾಟ್ ಅಐತು ಜಿಮ್ ಇಕ್ವಿಪ್ಮೆಂಟ್ಸ್ ಅಐತು.

ಅಲ್ಲಿ ಎಲ ಯೋಗ ಮ್ಯಾಟ್ ಆಯಿತು ಜಿಮ್ಮ್ ಇಕ್ಯುಪ್ಮೆಂಟ್ ಆಯ್ತು.

ಆ ಪ್ಯಾರಟ್ ಎಲ್ಲ ಬೇಕಾಗಿರೋ ಫುಡ್ಡ್ ನು ಅವ್ರು ಹಾಕ್ಯಾರ ತಿನ್ನಾಕ.

ನಾಟ ಒನ್ಲಿ ಇಂಜಿನಿಯರ್ಸ ಇಂಜಿನಿಯರ್ಸ ಜೊತೆಗೆ ವರ್ಕಸ್ಸ ಕೂಡ ಇರಲೇಬೇಕು.

ನಾಟ್ ಓನ್ಲಿ ಎಂಜಿನೀರ್ಸ್ ಎಂಜಿನೀರ್ಸ್ ಜೊತೆಗೆ ವರ್ಕರ್ಸ್ ಕೂಡಾ ಇರ್ಲೇಬೇಕು.

ಇಲ್ಲಿ ಮರಗಳ ಇವೆ ಮಣ್ಣಿನ ಗುಡ್ಡಗಳು ಕೂಡ ಇವೆ.

ಮೊದ್ಲೆಲ್ಲ ಹೆಂಗಂದ್ರೆ ನಾವು ಒಂದು ಇಜಬೆಕಂದ್ರ ಒಂದು ಕೆರೆನೊ ಇಲ್ಲ ಹೊಳೆಯನ ಆತರ ಎಲ್ಲಾ ಹೊಗ್ತಿದ್ವಿ ಇಗ ಹೆಂಗಂದ್ರೆ ತುಂಬ ಇಂಪ್ರು ಆಗಿದೆ ಆ ಒಂದು ಸ್ವಿಮ್ಮಂಗಫುಲ ಅಂತ ಮಾಡಕೊಂಡಿ.

ಅಹ್ ಮತ್ತೆ ಆಮೇಲೆ ಕೂಡ ಫ್ಯಾಮಿಲಿ‌ ಟ್ರಿಪ್ ಅಂತೆಲ್ಲಾ ಹೋಗ್ತಾ ಇದ್ದೆ.

ಮ್ಯಾಲೆ ಅವ್ರು ಒಂದು ಶೆಡ್ಡ್ ಹಾಕ್ಯಾರ.

ಇದು ಒಂದು ಚೋಕ್ಲೇಟ್ ಕೇಕ್ ಜಗ್ಗಿ ಮಸ್ತ್ ಇರ್ತಾದ ಇದು ತಿನ್ನಾಕ.

ಇಲ್ಲಿ ಭೂಮಿಯ ಮೇಲೆ ಚಿಕ್ಕಚಿಕ್ಕ ಗಿಡಗಳು ನೋಡುವದಲ್ಲಿ ಸಿಗುತ್ತದೆ ಇಲ್ಲಿ ಮಕ್ಕಳು ಕುಳಿತುಕೊಂಡಿದ್ದಾರೆ.

ಅದರ ಸುತ್ತ ಮುತ್ತ ಎಲ್ಲ ಜಾಲಿಗಲ್ಲ ಹಾಕ್ತರ ಎಲ್ಲ ಚಲೋ ಇರಕ್.

ಅದ್ರು ಸುತ್ತ ಮುತ್ತ ಎಲ್ಲ ಜಾಲಿಗಲ್ಲ್ ಹಾಕ್ತಾರ ಎಲ್ಲ ಚಲೋ ಇರಾಕ.

ಇಲ್ಲಿ ಆಕಾಶ ನೀಲಿ ನೇರಳೆ ಮತ್ತೆ ಹಸಿರು ಬಹುದು ಬಣ್ಣದಲ್ಲಿ ಕಾಣಿಸುತ್ತಿದೆ.

ಅಲ್ಲಿ ಭಾರಿ ಚೆನ್ನಾಗಿರೋ ಒಳೊಳ್ಳೆ ಬುಕ ಗೊಳಿದ್ದಾವ ಅಲ್ಲಿ.

ಹೂವಿನ ಎಲೆಗಳನ್ನು ಹಾಕಿದ್ದಾರೆ ಯಾರೊ ಒಂದು ಕೆಳ ನಿಂತಕೊಂಡು ಫೊಟೊ ತೆಗೆಸ್ತಾ ಇದ್ದಾ --

ಹಸಿರು ಬಣ್ಣದ ಶರ್ಟ ಹಾಕೊಂಡು ವೈಟ ಕಲರ್‌ ಟೊಪಿ ಹಾಕಿದ್ದಾರೆ .

ಇದು ಒಂದು ಸಣ್ಣ ಬಟ್ಟೆ ಅಂಗಡಿ ಅದೆ ಮನೆ ಆದ ಮನೆ--

ಒಬ್ಬ ಹುಡುಗ ನಿಲಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಕುಳಿತಿದ್ದಾನೆ.

ಒಬ್ಬ ಹುಡುಗ ನೆಲಿ ಬಣ್ಣದ ಬಟ್ಟೆಯನ್ನ ಹಾಕಿಕೊಂಡು ಕುಳಿತಿದ್ದಾನೆ.

ಜಗ್ಗಿ ಕ್ಲೀನ್ ಆದ ಇದು ಫಂಕ್ಷನ್ ಹಾಲ್ ಇದು.

ಜಗ್ಗಿ ಕ್ಲೀನ್ ಆದ ಇದ ಫಂಕ್ಷನ್ ಹಾಲ್ ಇದು.

ಅ ಸ್ಕೂಲ್ ಆದ ಆ ಸ್ಕೂಲಾಗ ಮಕ್ಕಳು ಓದಾಗ ಬರ್ತಾರ.

ಇಲ್ಲಿ ನಾನು ನೋಡುತ್ತಿರುವ ಒಂದು ಟೇಬಲ್ ಮೇಲೆ ಕಂಪ್ಯೂಟರ್ ಇಟ್ಟಿದ್ದಾರೆ ಮೌಸ್ ಇಟ್ಟಿದ್ದಾರೆ ಒಂದು ಪೇಪರ್ ಮತ್ತೆ ಪೆನ್ ಇಟ್ಟಿದ್ದಾರೆ ಕತ್ತರಿ ಇಟ್ಟಿದ್ದಾರೆ .

ಈ ಚಿತ್ರದಲ್ಲಿ ಆಕಾಶ ಭೂದಿ ಮತ್ತು ಬಿಳಿಯ ಬಣ್ಣದಲ್ಲಿ ಇದೆ. ಇಲ್ಲಿ ಒಂದ ದೊಡ್ಡ ಸಂಯುಕ್ತ ಇದೆ.

ವರಗಡೆ ಸ್ವಲ್ಪ ಮದ್ಯದಾಗ ಆದ ಇದು ಸುತ್ತ ಮುತ್ತ--

ಹೊರಗಡೆ ಸ್ವಲ್ಪ ಮಧ್ಯದಗ ಆದ ಇದು ಸುತ್ತಮುತ್ತ--

ಮತ್ತೆ ಅದ್ರ ಮೇಲೆ ಒಂದು ಬ್ರಿಡ್ಜ್ ಕಟ್ಟಾರ ಮಂದಿಗೆ ತೊಂದರ ಆಗ್ಬಾರ್ದಂತೇಳಿ ಇ ಒಂದು ಊರಿಂದ ಇನ್ನ ಒಂದು.

ಊರಿಗ್ ಹೋಗಾಕ ಈ ಕೆಲ್ಸಗಳಿರ್ತಾವ ಮಂದಿ ಹೋಗಿ ಬರಾಕ.

ಎಲ್ಲಾರು ಇರ್ತಾರ ಚಕಪ್‌ ಮಾಡ್ತಾರ.

ಎಲ್ಲರು ಇರ್ತರ ಚೆಕಪ್ ಮಾಡ್ತರ.

ಇಲ್ಲಿ ಮಕ್ಕಳ ಆಡಾಕ ವ್ಯವಸ್ಥೆ ಮಾಡಿ ಕೊಟ್ಟಾರ ಮಂದಿ.

ಈ ಕಟ್ಟಡದ ಮೇಲೆ ಪ್ಲಸ ಚಿಹ್ನೆಯನ್ನು ಹಾಕಿದ್ದಾರೆ ಈ ಕಟ್ಟಡದ ಮುಂದೆ ತುಂಬಾ ಮಹಿಳೆಯರು ಮತ್ತು ಪುರುಷರು ನಿಂತುಕೊಂಡಿದ್ದಾರೆ.

ಎಲ್ಲ ಬಟ್ಟೆ ಎಲ್ಲ ಮಾರಿದ್ ಮೇಲೆ ಉಳ್ದಿರೋ--

ಕೇಸರಿ ಬಣ್ಣ ಕೆಂಪು ಬಣ್ಣದ ಹೂಗಳು ನೋಡಲು ಸಿಗುತ್ತದೆ.

ಕಂಪ್ಯೂಟರ್ ರೋಮ್ ಅದ ಲೆಕ್ಚರರ್ಸ್ ಗೆ ಸಪ್ರೇಟ್ ರೂಮ್ ಅದ.

ಎಲ್ಲ ತರದ ಫೆಸಿಲಿಟೀಸ್ ಇದಾವ ಚಲೋ ಗ್ರೀನರಿ ಬೆಳೆಸ್ಯಾರ ಫ್ರೆಶ್ ಆಗಿ ಇರಾಕ ಎಲ್ಲ ಎನ್ವಿರೋನ್ಮೆಂಟ್ ಚಲೋ ಇರಾಕ.

ಆ ಮಂದಿ ಎಲ್ಲರು ಬಂದು ಅವ್ರವ್ರ ಮಕ್ಕಳ ಜೊತೆ ಬಂದು--

ಅಲ್ಲ್ ಗುಡ್ಡಗಳು ಇದಾವ ಗುಡ್ಡ ಪಗ್ಲಾಗ ಹೊಲಗಳನು ಇದಾವ.

ಅಂಗಡಿಗಳು ಇವೆ ಅದರ ಮುಂದೆ ಒಂದು ಕಾರ್ ನಿಂತಿದೆ ಒಬ್ಬ ವ್ಯಕ್ತಿಯು ಕಾರಿನ ಹಿಂದುಗಡೆ ನಿಂತಿದ್ದಾರೆ ಒಬ್ಬ ಒಂದು ಒಂದು ಮರ ಕಾಣ್ತಿದೆ .

ಏನಾದ್ರು ರಿಪೇರಿ ಬಂದ್ರೆ ಇಲ್ಲಿಗ್ ಬಂದು ಆ ಅಂಗಡಿ ಯಾಗ್ ಇರೋವ್ರನ್ನ.